ಜಿಲ್ಲೆಯಲ್ಲಿರುವಂತಹ ವಂದು ಇದನ್ನು ನೋಡಬಹುದು ಅತಿ ಹೆಚ್ಚು ಜನರು ಇಲ್ಲಿ ಮೊಲ್ಡ್ಆಗಿ ಕೂತಿರುವುದನ್ನು ನೋಡಬಹುದು. ಊಟ ಮಾಡುತ್ತಿರುವ ರೆಸ್ಟೋರೆಂಟ್ ಆಗಿದೆ. ರೆಸ್ಟೋರೆಂಟ್ ನಿದಾನವಾಗಿ ತಿನ್ನಲು --

ಸಮುದ್ರದಲ್ಲಿ ಸಿಕ್ಕಿರುವಂತ ತಿಮಿಂಗಲವನ್ನು ಹಿಡಿದ್ ಹಾಕಿರುವುದನ್ನು ನಾವ್ ನೋಡಬೋದು ಅತಿ ಹೆಚ್ಚು ಜನರು ಈ ತಿಮಿಂಗಲವನ್ನು ಹಿಡಿದುಕೊಂಡು ಮನೆಗೆ ಸಾಂಬರ್ ಮಾಡುವುದಕ್ಕೆ ಬಳಸುತ್ತಾರೆ ಅತಿ ಹೆಚ್ಚು ಉಪಯೋಗವಾಗುವಂಥಹ ಒಂದು --

ಇಲ್ಲಿ ಎಲ್ಲ ತರದ್ ಪ್ರಾಡಕ್ಟ್ಸ್ ಸಿಗುವಂತ ಇದಾಗಿದೆ

ಇದು ಸುಂದರವಾಗಿರುವಂತ ಒಂದು ಜಾಗ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತ ಒಂದು ಜಿಲ್ಲೆಯಲ್ಲಿರುವಂತ ಒಂದ್ ಕೆರೆ ಅಂತಾನೆ ಹೇಳ್ಬೋದು ನೋಡೋಕೆ ಜಲಪಾತದಲ್ಲಿ ನೀರು ಬೀಳುತ್ತಿರುವ ದೃಶ್ಯವನ್ನು ನೋಡುತ್ತಿರುವೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರುವ ಜಲಪಾತವಾಗಿದೆ